ಜಗ್ಗಿ ಜನ ಇಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಇದು ಒಂದು ಟೀ ಶಾಪ್‌ನ ಕಾಣಿಸುತ್ತಿದೆ ಮತ್ತು ಗೋಡೆ ಮೇಲೆ ಚಿತ್ರವನ್ನು ಬಿಡಿಸಿ ನೇತು ಹಾಕಿಕೊಂಡಿದ್ದಾರೆ.

ನಾಲ್ಕು ಕಡಿಗಳನ್ನು ನಿಲ್ಲಿಸಿದ್ದಾರೆ ಮತ್ತು ಹೆಲ್ಮೆಟ್‌ ಹಾಕಿಕೊಂಡಿದ್ದಾರೆ ಸೇಫ್ಟಿಗೋಸ್ಕರ ಮತ್ತು ಅದರ ಜಾಕೆಟ್‌ ಹಾಕಿಕೊಂಡಿದ್ದಾರೆ.

ಒಬ್ಬ ಮನುಷ್ಯನು ಮೀನನ್ನು ಮುಟ್ಟಿದ್ದಾನೆ ಬಹಳಷ್ಟು ಮೀನುಗಳು ಇವೆ ಮತ್ತು ಯಾವ ಯಾವ ಹೂಲಗಳಿವೆ ಮತ್ತೆ ಮೀನುಗಳು ಬಹಳಷ್ಟು ಉದ್ದ --

ನೀರು ಇದೆ ಮತ್ತು ಪೌಡರ್‌ ಇದೆ ಮತ್ತು ಎಲ್ಲಾ ಬಾಕ್ಸ್‌ ಬಾಕ್ಸ್‌ಗಳಿವೆ ಮತ್ತು ಟಿ.ವಿ. ಇದೆ

ಒಂದು ಇದು ಒಂದು ಚಿತ್ರವಾಗಿದೆ ಮತ್ತು ಇದರ ಮುಂದೆ ನಾಲ್ಕು ಮಂದಿ.

ಈ ದೃಶ್ಯದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಒಬ್ಬ ಮನುಷ್ಯನು ಡ್ರೀಲ್‌ ಮಿಷಿನ್‌ ತಕ್ಕೊಂಡು ಡ್ರೀಲ್‌ ಮಾಡುತ್ತಿದ್ದಾನೆ ಮತ್ತು ಒಂದು ರೂಮಿ ನಲ್ಲಿ ಹಗೆಯುತ್ತಿದ್ದಾನೆ ಮತ್ತು ಸುತಿಗೆಯಲ್ಲಿ ಮತ್ತು ಒಂದು ಬಾಡಿಗೆ ಇದೆ.

ಕಂಡುಬರುವುದು ಏನೆಂದರೆ ಇದು ಒಂದು ಗುಡ್ಡವಾಗಿದೆ ಇಲ್ಲಿ ಅಡಲೇ ಒಬ್ಬ ಮನುಷ್ಯ ನಿಂತಿದ್ದಾನೆ ಮತ್ತು ಅದರಲ್ಲಿ ಚಿಟ್ಟೆಗಳು ನಿಂತಿದೆ ಮತ್ತು

ಇಲ್ಲಿ ಕಾಣಿಸುತ್ತಿರುವುದೇನೆಂದರೆ ಇದು ಒಂದು ಡ್ಯಾನ್ಸ್‌ ಕ್ಲಾಸ್‌ ಆಗಿದೆ ಮತ್ತು ಆ ಡ್ಯಾನ್ಸಿನಲ್ಲಿ ವಿದ್ಯಾರ್ಥಿಗಳು ಜಯಶಾಲಿ ಆಗಿದ್ದಾರೆ ಮತ್ತು ಅವರಿಗೆ--